ಈ ಜನರಿಗೆ ನ್ಯೂ ಜನರೇಷನ್ ಸಿಗ್ಬೇಕು ಅಂತೆಳಿ ಅನಿಸ್ತಾ ಇದೆ.

ಇದು ಒಂದು ರೆಸಾರ್ಟ್ ತರ ಸ್ಮಾಲ್ ರೆಸಾರ್ಟ್ ಕಾಣಿಸತ್ತೆ ಇದು. ಇದು ಬಹಳ ನೈಸ್ ಮಗ್ಗಲಿಗೆ ರೋಡ್ ಇದೆ .]

ಅಲ್ಲಿ ನೋಡಿದ್ರೆ ಕಂಡು ಬರುತ್ತದೆ ಈ ದೃಶ್ಯ ಏನೋ ಒಂದು ಹೊಸ ಏರಿಯಾ ದಾಗೆ ಏನೋ ಸ್ಟಾರ್ಟ್ ಆದಂಗೆ ಅಂತಕಂತ ಅನಿಸ್ತದೆ ನೋಡಿದ್ರೆ.

ಆ ಒಂದು ಉದ್ಯಾನದ ಕಾಣಿಸುತ್ತ ಇದು ಹೆಚ್ಚು ಕಡಿಮೆ ನಮ್ಮ ಬಿಜಾಪುರ ಜಿಲ್ಲೆ ತರ ಕಾಣ್ಸುತ್ತೆ ನೋಡಿದ್ರೆ.

ಒಂದು ಗ್ರೌಂಡ್ ಇದೆ ಆ ಬಿಲ್ಡಿಂಗ್ ಗೆ ತಕ್ಕಂತೆ ಗ್ರೌಂಡ್ ಚೆನ್ನಾಗಿದೆ. ಮಕ್ಕಳಿಗೆ ಆಡಲಿಕ್ಕೆ ನಲೀಲಿ--

ಇದು ಯಾವುದೊ ನನಗನಿಸಿದ ಮಟ್ಟಿಗೆ ತಿರುಪತಿ ದೇವಸ್ಥಾನಗತ್ಲೆ ಕಾಣತದೆ. ಇಲ್ಲಾಂದ್ರೆ ಬೆಂಗಳೂರಲ್ಲಿ ಇರತಕ್ಕಂತ ಇಸ್ಕಾನ್ ಟೆಂಪಲ್ ತರ ಕಾಣ್ಸುತ್ತೆ. ಯಾಕೆ ಜನಗಳು ರೂಡಿ ಟೈಮ್ ದಾಗ ಫುಲ್ಲ ಟೈಮ್ ದಾಗೆ ದೇವಸ್ಥಾನಗಳಿಗೆ ತಿರುಪತಿಗೆ ಅಥವಾ ಇಸ್ಕಾನ್ ಗೆ ಹೋತಕ್ಕಂತದ್ದು.